ಕಲ್ಲಿನಿಂದ ಕಟ್ಟಿರುವ ಜೈನ ಟೆಂಪಲ್ ಇದು ತೀರ್ಥಂಕರು--

ತಾಣದ ಪೆಟ್ಟಿಗೆ ಕಾಣಬಹುದು ಕಂಬಗಳು ಇದಾವೆ ಲೈಟ್ಸ್ ಇದಾವೆ.

ಫೋಟೋವನ್ನು ಇಡಲಾಗಿದೆ ಚೆಂಡುಹೂವಿನಿಂದ ಕಿಡಕಿಗೆ ಡೆಕೋರೇಷನ್ ಮಾಡಲಾಗಿದೆ ಇಲ್ಲಿ ಒಬ್ಬ --

ತುಂಬಾ ಪ್ರಯಾಣಿಕರು ನಿಲ್ಲಲಾಗಿದೆ ಬಸ್ಸಿಗೋಸ್ಕರ ವೇಟ್ ಮಾಡುತ್ತಿದ್ದಾರೆ ಕಂಬವಿದೆ ಲೈಟ್ಸ್ ಇದಾವ--

ವಿಂಡೋಸ್ ಇದಾವೆ ಲೈಟ್ಸ್ ಇದಾವೆ ಎಲ್ಲವನ್ನು ವ್ಯವಸ್ಥೆ ಮಾಡ--

ಲಗೇಜ್ ಬ್ಯಾಗ್ ಚಿಕ್ಕ ಚಿಕ್ಕ ಬ್ಯಾಗ್ --

ನಾವು ಇಲ್ಲಿ ನೋಡಬಹುದು ವೆರೈಟಿ ವೆರೈಟಿ ಕಪ್ಸ್ ಗಳು ಇವೆ ವೆರೈಟಿ ವೆರೈಟಿ ಡಿಸೈನ್ಸ್ ಇದಾವೆ ಒಂದಿಷ್ಟು ಕಪ್ ಮೇಲೆ.